ಅದೇ ರೀತಿಯಾಗಿ ಈ ಕಟ್ಟಡದ ಸುತ್ತಮುತ್ತಲು ಗಿಡಮರಗಳನ್ನು ಬೆಳೆಸಿರುವುದನ್ನು ನಾವು ಕಾಣಬಹುದಾಗಿದೆ.

ಅದೇ ರೀತಿಯಾಗಿ ಕಾಣಿಕೆ ಹುಂಡಿಯನ್ನು ಸಹಾ ನಾವು ಇಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ನೋಡುವುದಾದರೆ ಒಂದು ಕಟ್ಟಡದ ಮೇಲ್ಗಡೆ ಕಾರ್ಮಿಕರು ಕಬ್ಬಿಣವನ್ನು ಕಟ್ಟುತ್ತಿರುದನ್ನು ನಾವು ಕಾಣಬಹುದು.

ಈ ರಾಧೆ ಮತ್ತು ಕೃಷ್ಣಮೂರ್ತಿಯನ್ನು ಹೂಗಳಿಂದ ಬಗೆ ಬಗೆ ಕಲರ್ ಕಲರ್ ಹೂಗಳಿಂದ ಅಲಂಕಾರ ಮಾಡಿರುವುದನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು --

ಈ ಚಿತ್ರದಲ್ಲಿ ನಾವು ಗಮನಿಸಬಹುದಾದರೆ ಒಂದು ಕಟ್ಟಡದ ಮುಂದುಗಡೆ ಒಂದು ಲಾರಿ ನಿಂತುಕೊಂಡಿರುವುದನ್ನು ನಾವು ನೋಡಬಹುದು.

ಪುಸ್ತಕದ ಅಂಗಡಿಯಲ್ಲಿ ಪೂಜೆಯನ್ನು ಮಾಡಿರುವುದು ನಾವು ಕಾಣಬಹುದು ಅದೆ.

ಇದೆ ರೀತಿಯಾಗಿ ಒಬ್ಬ ವ್ಯಕ್ತಿ ದೇವರಿಗೆ ಕೈ ಮುಗಿಯುವುದನ್ನು ಕೂಡ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ನಾಲಕ್ಕು ಕಂಬಿಗಳನ್ನು ನಿಲ್ಲಿಸಿರುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಸ್ಪರ್ಶ ಹಾಸ್ಪಿಟಲ್ ಅನ್ನು ಕಾಣಬಹುದು.

ಅದೇ ರೀತಿಯಾಗಿ ಕಾರಿನ ಒಂದು ಗಾಲಿಯನ್ನ ಬಿಚ್ಚಿರುವುದನ್ನು ನಾವು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಗಮನಿಸಬಹುದಾದರೆ ಟೇಬಲ್ ಮೇಲೆ ಹಲವು ವಸ್ತುಗಳನ್ನು ಇಟ್ಟುಕೊಂಡು ಮಕ್ಕಳು ಏನೋ ಎಕ್ಸ್ಪರಿಮೆಂಟ್ ಮಾಡುತ್ತಿರುವುದನ್ನು ನಾವು ಗಮನಿಸಬಹುದು.

ಈ ಚಿತ್ರದಲ್ಲಿ ನಾವು ಅನೇಕ ಬಗೆಯ ಪುಸ್ತಕಗಳನ್ನು ತುಂಬ ಸುಂದರವಾಗಿ ಜೋಡಿಸಿರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ನೋಡುವುದಾದರೆ ಅತಿ ದೊಡ್ಡದಾದ ಬಿಲ್ಡಿಂಗ್ ಅನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ತುಂಬಾ ಎಂಜಾಯ್ ಮಾಡುತ್ತಾ ಮಕ್ಕಳು ಈ ಆಟಗಳನ್ನು ಆಡುತ್ತಾರೆ.

ಈ ಚಿತ್ರದಲ್ಲಿ ನಮಗೆ ದೊಡ್ಡ ದೊಡ್ಡದಾದ ಬಂಡೆಗಲ್ಲುಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಹಸಿರಾಗಿರತಕ್ಕಂತಹ ಚಿಕ್ಕ ಚಿಕ್ಕ ಗಿಡಗಳು ಚಿಕ್ ದೊಡ್ಡ ದೊಡ್ಡ ಮರಗಳನ್ನು ಕಾಣಬಹುದಾಗಿದೆ.

ಈ ಅಂಗಡಿಯಲ್ಲಿ ಬಾಳೆ ಹಣ್ಣು ಕಿವಿ ಫ್ರೂಟ್ ಆರೆಂಜ್ ಇರುವುದನ್ನು ನಾವು ಕಾಣಬಹುದು.

ಒಬ್ಬರು ಬ್ಲೂ ಕಲರ್ ಡ್ರಸ್ಸನ್ನು ಹಾಕಿರುವುದನ್ನು ಕಾಣಬಹುದಾಗಿದೆ.